ಇಲ್ಲಿ ಬ್ಯಾಂಕ್ ಅಲ್ಲಿ ದೊಡ್ಡ್ನ ತಗೋಳೋಕೆ ಹಾಕೋಕೆ ಬ್ಯಾಂಕ್ ಅನುಕೂಲವಾಗಿದೆ.

ಇಲ್ಲಿ ದೋಡ್ ದೊಡ್ಡ್ ಕಳಗಿಳಿವೆ ಒಂದು ಗೂಡ್ಸ್ .

ಕಾಡು ಕಾಡಲ್ಲಿ ಹುಲಿ ಮಳ್ಗೆಧಾ ಬೆಟ್ಟಗ ರೆಡಿ ಆಯ್ತಧ.

ಗಂಡು ಹೆಣ್ಣು ನಿಂತಕಾಲಕ ಒಳ್ಳೆ ಜಾಗ ಚನ್ನಗಾದ ಹಿಂದ್ಗಡೆ ಎಲ್ಲ.